ಕೂಡಲೆಲ್ಲ ಬೆಳೆಸಿರ್ತರೆ ಹೊರಗಡೆ ನೋಡ್ತಿವಿ ಒಳಗಡೆ ಇದ್ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ.

ಶುಕ್ರವಾರದ ಒಳಕ್ಕೆ ಹೋಗಿ ನಮಾಜ್ ಮಾಡ್ಕ ಬರತಾರೆ.

ಬಸ್ಸು ಅಂದ್ರೆ ನಮ್ ಊರಿಗೆಲ್ಲ ಬಸ್ ಹಾಕವ್ರೆ ಒಂದ್ ಬಸ್ಸು ಬರ್ತಾಇರುತ್ತೆ ಹೋಗ್ತಾ ಹೊಯ್ತದೆ ಸಿಟಿಲ್ ನೋಡೋಕೆ ಚೆನ್ನಾಗ್ ಐತೆ ಬಸ್ ಸ್ಟಾಪ್

ಆವಾಗ ಓದಲಿಲ್ಲ ಈಗ ಕಾಲೇಜು ಎಲ್ಲಾ ಚೆನ್ನಾಗ್ ಐತೆ ಓದ್ರೆ ಕೆಲ್ಸಕ್ ಹೋಗ್ಬಹುದು.

ಈಗ ಎಜುಕೇಷನ್ನ ನಮ್ ಮಕ್ಕಳಿಗೆ ಕೊಡ್ಸಬೇಕು.

ಸೂಪರ್ ಮಾರ್ಕೆಟು ಅಂದ್ರೆ ತರ್ಕಾರಿ ಎಲ್ಲಾ ಮನೆ ಹತ್ರನೇ ತಗೋತೀವಿ ಮನೆ ಹತ್ರನೇ ಸಿಗುತ್ತೆ.